ಪ್ರಸಿದವಾದ ಡ್ಯಾನ್ಸ್ ಸ್ಟಾಪ್ ಆಗಿದೆ ಅಂದ್ರೆ ಡಾನ್ಸ್ ಆಕಡೆ ಇಲ್ಲಿ ತುಂಬಾ ಜನರೂ ಒಂದು ದಿನ ನಿತ್ಯ ಒಂದು ಡ್ಯಾನ್ಸ್ ಮಾಡುತ್ತಾರೆ ಇದರಿಂದ ಜನರಿಗೆ ತುಂಬಾ ಸಹಾಯ ಆಗುತ್ತದೆ ಮಕ್ಕಳಿಗೆ ಕೂಡ ಒಳ್ಳೆಯ ಸಹಾಯವಾಗುತ್ತದೆ.

ಪ್ರಸಿಧ್ಧವಾದ ರೆಸ್ಟೋರೆಂಟ್ ತಾಣವಾಗಿದೆ. ನಮಗೆ ಬೇಕಾದಂತಹ ಎಲ್ಲಾ ತರಹದ ಶುಚಿಯಾದ ಅಡುಗೆಗಳನ್ನು ಪಡೆಯಬಹುದು. ಇದರಿಂದ ಜನರಿಗೆ ತುಂಬಾ ಸಹಾಯವಾಗಿರುತ್ತದೆ .

ಪ್ರಸಿದ್ಧವಾದ ಮಾರುಕಟ್ಟೆ ಆಗಿದೆ. ಇಲ್ಲಿ ದೀನ ನಿತ್ಯ ನಾವು ಬಳಸುವ ಎಲ್ಲ ತರಹದ ಫುರ್ನಿಚರ್ಸ್ ಗಳು ಇಲ್ಲಿ ದೂರೆಯುತ್ತವೆ ಇದ್ದರಿಂದ ಜನರಿಗೇ ತುಂಬಾ ಸಹಾಯ ಆಗುತಿದ್ದೆ.

ಇದರಿಂದ ಜನರಿಗೆ ತುಂಬಾ ಸಹಾಯವಾಗುತ್ತದೆ ಈ ಮೇಲಿನಂತೆ ಕಾಣುತ್ತಿರುವ ನ ಇದು ಒಂದು ಒಳ್ಳೆಯ ಶ್ರೇಷ್ಠವಾದ ಪ್ರಸಿದ್ದವಾದ ಆಸ್ಪತ್ರೆಯಾಗಿದ್ದು ಇಲ್ಲಿ ಯಾವುದೇ ತರಹದ ಅಪಾಯವಿಲ್ಲ .